ಇಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ ಅದರ ಮೇಲೆ ಆಹ್ ಅಲ್ ಅಮಿನ್ ಅಂತ ಒಂದು ನೇಮ್ ಬೋರ್ಡ್ ಇದೆ ಇಲ್ಲಿ ಆಚೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಅಲ್ಲಿ ಒಂದು ಗೇಟ್ ಹಾಗೆ ಒಂದು ಆಹ್ ಗೇಟ್ ಅನ್ನೂ ಕೂಡ ನೋಡಬಹುದು.

ಇಲ್ಲಿ ಒಂದು ಅಂಗಡಿಗಳು ಕಾಣಿಸುತ್ತೆ ಈ ಬಿಲ್ಡಿಂಗ್ ತುಂಬಾ ಹಳೆಯದಾಗಿದೇ ಪೆಂಟ ಎಲ್ಲ ತುಂಬಾ ಹಳೆಯದಾಗಿದೇ ಅಲ್ಲಿ ಕಂಭಗಳನ್ನ ನೋಡಬಹುದು ಇದರ ಬ್ಯಾಕ್ ಸೈಡ್ ಅಲ್ಲಿ ಒಂದು ತೆಂಗಿನ ಮರ ಕಾಣಿಸುತ್ತೆ .